ಮಹಾ ಹಲ್ಸಿನ್ ಮರ ತೆಂಗಿನ ಮರ ಮಾವಿನ ಮರ ನಾ ಅದ್ರ್ ಅದ್ರಮೇಲೆ ಹಕ್ಕಿಗಳು ತುಂಬಾನೇ ಗೂಡ್ ಕಟ್ಕೊಂಡಿದೆ.

ಕಿಡ್ಸ್ ಪರ್ಕ್ ಬಗ್ಗೆ ಹೇಳಬೇಕದ್ರೆ ನಮ್ಮ್ಮನೆ ಹಿಂದೇನೆ ಒಂದು ಸ್ಕೂಲ್ ಇದೆ. ಅಲ್ಲಿ ಕಿಡ್ಸ್ ಪಾರ್ಕ್ ಇದೆ ಅಲ್ಲಿ ಆಡೋಕೆ ಜಾರಬಂಡಿ ಸಿಸೊನ್ ತುಂಬಾ ಐಟೆಮ್ಸ ಎಲ್ಲಾ ಇದೆ .